ಹಾಗೂ ಅಲ್ಲಿ ಟೂ ವೀಲರ್ ಗಳು ಮತ್ತು ಆಟೋ ಪಾರ್ಕಿಂಗ್ ಮಾಡಲಾಗಿದೆ.

ಬಿಳಿಯ ವಸ್ತ್ರಗಳನ್ನು ಧರಿಸಿ ವ್ಯಕ್ತಿಗಳು ನಿಂತಿದ್ದಾರೆ.

ಹಾಗು ಇನ್ನೊಬ್ಬ ಪುರುಷ ವ್ಯಕ್ತಿ ಬಾಕ್ಸಿಂಗ್ ಪೋಸ್ ನಲ್ಲಿ ನಿಂತಿದ್ದಾರೆ.

ಗ್ರೇ ಕಲರ್ ರೆಡ್ ಕಲರ್ ಮರೂನ್ ಕಲರ್ ಕಾರು ಗಳು ನಿಂತಿವೆ.

ಅದರ ಮೇಲೆ ಸಮೋಸ ವಿಧವಿಧವಾದ ಮಿಕ್ಚರ್ ಗಳನ್ನು ಇಡಲಾಗಿದೆ.

ಗಾಜಿನ ಟೇಬಲ್ ಒಳಗಡೆ ಕೆಕ್ಸ್ ಗಳು ಪ್ಲಮ್ ಕೇಕ್ ಆಪಲ್ ಕೇಕ್ ಕಪ್ ಕೇಕ್ ಮತ್ತು ಸ್ವೀಟ್ಸ್ ಗಳು ಇಟ್ಟಿದ್ದಾರೆ.

ಹಾಗೂ ಎರಡು ಬೈಕ್ ಗಳು ಒಂದು ಲಗೇಜ್ ಆಟೋ ಕೂಡ ಇವೆ.

ಅಲ್ಲಿ ರಸ್ತೆಯ ಬದಿಯಲ್ಲಿ ಒಂದು ಬಸ್ ನಿಂತಿದೆ.

ಒಬ್ಬ ವ್ಯಕ್ತಿಯು ಮೊಬೈಲ್ ನಲ್ಲಿ ಮಾತನಾಡುತ್ತಿದ್ದಾನೆ.

ಒಬ್ಳು ವ್ಯಕ್ತಿ ಆಕೆ ಎನ್ಕ್ವೈರಿ ಮಾಡುತ್ತಿದ್ದಾಳೆ ರಿಸೆಪ್ಷನ್ ಅಲ್ಲಿ ಕುಳಿತಿರುವರತ್ರ.